ಕಬ್ಬಿಣ್ಣ ಎಷ್ಟೊಂದು ಹಾಕಿದರೆ ನೋಡಿ ಇಸ್ಟೊದು ಕಬ್ಬಿಣದಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ತುಂಬಾ ವರ್ಷ ಬೇಗ ಬಿದ್ದೋಗೋದಿಲ್ಲ ಅದು--

ಆದ್ರೂ ಚನ್ನಾಗಿ ಇರುತ್ತದೆ ಸ್ಪೀಡಾಗಿ ಹೂಗುತ್ತದೆ ಅದರಲ್ಲೆನೋ ಒಂತರಾ ಖುಷಿ ಸಿಗುತೆ ಹೋಗೋದಕೆ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಕಾಣುತಿದೆ ಮತ ಇಕಡೆ ರೆಡ್ ತುಂಬಾ ಚೆನ್ನಾಗಿದೆ.

ಇಲ್ಲ ಬರ್ಡ್ ದೆಲ್ಲ ಮಾಡ್ಬಿಟ್ಟು ಪೇಪರ್ಸ್ ಗಳೆಲ್ಲ ಅಲ್ಲೇ ಬಿಸಾಕಿ ಬರ್ತಾರೆ. ಆತರಾ ಯಾರು ಮಾಡಬೇಡಿ.ಇಲ್ಲಿ ಆ ತರ ಮಾಡಿದರೆ ಎಷ್ಟೋ ಕ್ಲೀ --

ಗೈಸ ಇಲಿ ನೋಡಿ ವಂತರಾ ತುಂಬಾ ಚೆನ್ನಾಗಿದೆ ಕಾಣ್ತಾಯಿದೆ ನೋಡಿ ಆ ಮೂಡಗು ಅಚ ಹಸಿರ ಎಲ್ಲ ನೋಡಿದ್ರು ಗಿಡಗಳು ಬೆಳೆಸಿದ್ದೆಅದು ಅರಣ್ಯಇಲಾ ಏನು ಮಾಡೋಕೆ ಹೋಗ್ತಿದ್ದಾರೆ ಹಂಗಾಗಿ ನೋಡಿಲ ಗಿಡಗಳನ್ನು ನೆಟ್ಟಿದ್ದಾರೆ ಚಿಕ್ ಚಿಕ್ ಗಿಡಗಳು ಬೆಳೆದಿದೆ ಅಷ್ಟೇ.

ಗಯೆಸ್ ಇದು ಬಂಬಿತು ಒಳಗೆ ತುಂಬಾ ಚೆನ್ನಗಿದೆ ಒಳಗೆ ಇದ್ದಾನ ಬೆಲ್ಲ ಮತ್ತೆ ಅಕ್ಕಿ ಹಿಟ್ಟು ನೀರೆಲ್ಲ ಎಲ್ಲಾ ಮಿಕ್ಸ್ ಮಾಡ್ಬಿತು ತಟ್ಟಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ.